ಮತ್ತೆ ಇಲ್ಲಿ ಬೆಟ್ಟ ಗುಡ್ಡವನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಪೃಥ್ವಿ ಫ್ಯಾಶನ್ ಬೋರ್ಡ್ ಅನ್ನು ಕಾಣಬಹುದು.

ಹಾಗು ಇಲ್ಲಿ ಒಂದು ರಸ್ತೆಯ ಮೇಲೆ ಹಲವಾರು ವಾಹನಗಳು ಓಡಾಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಹಾಗು ಈ ಅಂಗಡಿಯಲ್ಲಿ ಹಲವಾರು ಬಗೆಯ ಪದರೆಗಳನ್ನು ನೋಡಬಹುದಾಗಿದೆ.

ಮತ್ತು ಹಚ್ಚ ಹಸಿರಿನಂತಹ ಗಿಡಮರಗಳನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಕಟ್ಟಿಂಗ್ ಶಾಪ್ ಅಂಗಡಿಯನ್ನು ಕಾಣಬಹುದು.

ಹಾಗೂ ಎಡ ಮತ್ತು ಬಲಕ್ಕೆ ಸೋಲಾರ್ ಲೈಟ್ಗಳನ್ನ ನೋಡಬಹುದು.

ತಿಂದೆ ಕುಳಿತುಕೊಳ್ಳಲು ಒಂದು ಸೀಟ್ ಅನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ರಸ್ತೆಯನ್ನು ನೋಡಬಹುದು.

ಅದರಲ್ಲಿ ಹೀಗ ಎರಡೇ ಮುರ ಗಾಲಿಗ ನಿಂತುಕೊಂಡಿವೆ.

ದೊಡ್ಡದಾದಂತಹ ಎರಡು ಬಾಳೆಗೊನೆಗಳನ್ನು ನೋಡಬಹುದು.

ಮತ್ತೆ ಇಲ್ ಮುಂದ್ಗಡೆ ಹಲವಾರು ಬೈಕುಗಳು ನಿಂತುಕೊಂಡಿವೆ.

ಹಾಗು ಇದರಲ್ಲಿ ದೊಡ್ಡದಾದಂತಹ ಪೈಪ್ ಹಾಗು ಚಿಕ್ಕದಾದಂತಹ ಪೈಪ್ ಹಾಗು ಬೆಂಡ್ ಪೈಪ್ ನಮ್ಮ ಹೇಳಿದ ತಕ್ಕಾಗೆ ಇಲ್ಲಿ ಕೆಲವು ದೊಡ್ಡದು ಚಿಕ್ಕದು ಪೈಪ್ ಗಳನ್ನು ಕಾಣಬಹುದು.